ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಇಬ್ಬರು ಪುಟಾಣಿ ಮಕ್ಕಳು. ನೋಡಲು ಅದ್ಭುತವಾಗಿದ್ದಾರೆ. ಮತ್ತು ಇವರು ಒಂದು ಕಬ್ಬಿಣದ ಸರಳಗಳ ಮೇಲೆ ನಿಂತುಕೊಂಡಿದ್ದಾರೆ .

ನೋಡಲು ಇಬ್ಬರು ಗಂಡು ಮಕ್ಕಳಂತೆ ಕಾಣಿಸುತ್ತಿದ್ದಾರೆ. ತುಂಬಾ ಮುದ್ದಾಗಿದ್ದಾರೆ ಇವರಿಬ್ಬರು.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಗೇಟ್ ಓಪನ್ ಇದೆ ಇಲ್ಲಿ ಒಬ್ಬರು ಬೈಕ್ ನಿಂದ ಒಳಗಡೆ ಬರುತ್ತಿದ್ದಾರೆ ಇನ್ನೊಬ್ಬರು ಹೊರಗಡೆ ಹೋಗುತ್ತಿದ್ದಾರೆ.